ಇದು ಒಂದು ಪೇಪರ್ ಮಿಲ್ಲಾಗಿದ್ದು ಎಲ್ಲರಿಗೂ ಪೇಪರ್ ಓದುವಂತಹ ಹವ್ಯಾಸವಿದ್ದವರು ಅಲ್ಲಿ ಹೋಗಿ ಕೂತು ಓದಬಹುದು. ಸುತ್ತಲೂ ಲೈಟ್ ಗಳಿಂದ ಆವೃತವಾಗಿದ್ದು ಹಲವಾರು ಪೇಪರ್ ನ ಬಂಡಲ್ ಗಳು ಅಲ್ಲಿ ಕಂಡು--

ಇದು ಒಂದು ರೋಡ್ ಆಗಿದ್ದು ಹಲವಾರು ರೀತಿಯ ವಾಹನಗಳು ಇಲ್ಲಿ ಕಂಡುಬರುತ್ತದೆ ಇಲ್ಲಿಯೇ ಬದಿಯಲ್ಲಿ ಕೆಲವಿಶ್ ಒಂದಿಷ್ಟು ಮನೆಗಳು ಸಹ ಇಲ್ಲಿ ಕಂಡುಬರುತ್ತದೆ.

ಒಂದು ಹಳೆ ಕಾಲದ ಐತಿಹಾಸಿಕ ಸ್ಮಾರಕವಾಗಿವೆ. ಇಲ್ಲಿಯೂ ಸಹ ಅಲ್ಲಲ್ಲಿ ಗಿಡ ಮರಗಳು ಕಂಡು ಬಂದಿದ್ದು ಚಿಕ್ಕಪುಟ್ಟ ಕಲ್ಲುಗಳು ಸಹ ಈ ಚಿತ್ರಣದಲ್ಲಿ ಕಂಡು ಬಂದಿದೆ.

ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಬಟ್ಟೆಯನ್ನು ಐರನ್ ಮಾಡಿಕೊಳ್ಳುತ್ತಿದ್ದಾನೆ ಆ ವ್ಯಕ್ತಿ ಮಾಸ್ಕನ್ನು ಧರಿಸುತ್ತಾನೆ ಅಲ್ಲಿಯ ಬಲೂನ್ಗಳನ್ನು ಕಟ್ಟಿರುತ್ತಾರೆ.

ಈ ಒಂದು ಗೊಂಬೆಗೆ ತ ತೊಡಿಸಿ ತೋರಿಸಿದ್ದಾರೆ .

ಈ ಚಿತ್ರಣವನ್ನ ನಾವು ಗಮನಿಸಿದರೆ ಇದು ಒಂದು ಸಮಾರಂಭದ ಮನೆಯಂತೆ ಕಂಡುಬಂದಿದ್ದು ಸುತ್ತಲೂ ಲೈಟ್ ಸರಗಳಿಂದ ಆವೃತಗೊಂಡಿದೆ ಮತ್ತೆ ಅಲ್ಲಿಯೇ ವಾಹನಗಳು ಕಂಡುಬಂದಿದ್ದು ಕೆಲವೊಂದಿಷ್ಟು ಜನ ವ್ಯಕ್ತಿಗಳು ಓಡಾಡುತ್ತಿದ್ದಾರೆ.